ಇದೊಂದು ಜಾಗ ಅದಾ ಇಲ್ಲಿ ಹೊಳಿ ದಂಡಿಗೆ ಒಬ್ಬ ಯುವಕ ನಿಂತಿ --

ಇದೊಂದು ಗಾರ್ಡನ್ ಅದ. ಗಾರ್ಡನ್ ದಾಗ ರೋಡ್ ದಂಡೀಗ್ ಚಲೋ ಚಲೋ ಷೋ ಗಿಡಗೊಳ್ ಹಚ್ಚ್ಯಾರ. ಇದರಿಂದ ಆಕ್ಸಿಜನ್ ಸಿಗುತ್ತದ ಮತ್ತ--

ಇದೊಂದು ಜಿಮ್ ಅದಾ ಜಿಮ್ ಇಂದ ಬಹಳಷ್ಟು ನಮಗೆ ಉಪಯೋಗ ಇದೆ.

ಈ ರಾಡ್ ಹಾಕಿ ಮನಿಯ ಎಂಜಿನಿಯರ್ ಗೋಳು ಕಟ್ಟುಕತಾರ.